ಹಾಗು ಈ ಮೂರು ವ್ಯಕ್ತಿಗಳು ಕೆಳಗಡೆ ಕೂತುಕೊಂಡಿರುವುದನ್ನು ನೋಡಬಹುದಾಗಿದೆ ಹಾಗೂ ಒಬ್ಬ ವ್ಯಕ್ತಿ ಮೈಕ್ ಅಲ್ಲಿ ಹಾಡುತ್ತಿರುವುದನ್ನು ನೋಡಬಹುದಾಗಿದೆ. ಹಾಗೆ ಕೆಲವು ಹೂ ವುಗಳನ್ನು ಮತ್ತು ದೃಶ್ಯಗಳನ್ನು ಸಹ ನೋಡಬಹುದಾಗಿದೆ ಹಾಗೂ ಮೇಲುಗಡೆ ಒಂದು ಲೈಟಿಂಗ್ ವ್ಯವಸ್ಥೆ ಯನ್ನು ಸಹ ಇಲ್ಲಿ ನೋಡಬಹುದು.

ನಾವಿಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಬ್ರಿಡ್ಜ್ನ ರೋಡ್ನ್ ನೋಡುತ್ತಿದ್ದೇವೆ ಇಲ್ಲಿ ಒಂದು ಆಟೋವನ್ನು ನೋಡಬಹುದು. ಆಟೋದ ಮೇಲೆ ಒಂದು ಬ ಒಂದು ಬಟ್ಟೆಯನ್ನು ಸಹ ನೋಡಬಹುದಾಗಿದೆ--

ನಾವಿಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರವಾಸಿ ತಾಣವನ್ನು ನೋಡುತ್ತಿದ್ದೇವೆ ಎಬ್ಬಾಗಿಲನ್ನು. ಇದು ಒಂದು ಕಲ್ಲಿನ ಎಬ್ಬ ಎಬ್ಬಾಗಿಲಾಗಿದ್ದು --

ಒಬ್ಬ ವ್ಯಕ್ತಿ ಚೆರ್ನ ಮೇಲೆ ಕುಳಿತಿರುವುದನ್ನು ಸಹ ನಾವು ಕಾಣಬಹದಾಗಿದೆ ಹಾಗು ಒಂದು ನೀರಿನ ವಾಟರ್ ಬೊಟಲ್ ಮತ್ತು ಚೇರ್ ನೋಡಬೋದು .

ನಾವಿಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಾಂಗಣ ಚಿತ್ರವನ್ನು ನೋಡುತ್ತಿದ್ದವೇ ಇಲ್ಲಿ ಎರಡು ದೇವರ ಮೂರ್ತಿಗಳನ್ನು ನೋಡಬಹುದಾಗಿದೆ ಇಲ್ಲಿ ಎರಡು ದೀಪದ ಕಂಬಗಳನ್ನು ನೋಡಬಹುದಾಗಿದೆ. ಟೇಬಲ್ ಮೇಲೆ ಒಂದು ದೀಪವನ್ನು ಸಹ ನೋಡಬಹುದಾಗಿದೆ ಟೇಬಲ್ ಮತ್ತು ಚೇರ್ ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.